ಏನ್ ಮಾಡ್ತಿದೀರಾ ನೀವು ಹೊಸಪೇಟೆ ಅಲ್ಲಿ ಯಾವ್ ಊರಲ್ಲಿ ಯಾವ್ದು ನಿಮ್ದು ಯಾವ್ ಊರು?

ಏನ್ ಮಾಡ್ತಿದಿರಾ college ಹೋಗ್ತಿದೀರಾ ಏನ್ ಕೆಲ್ಸಕ್ ಹೋಗ್ತಿದೀರಾ? ಏನಾದ್ರು job ಮಾಡ್ತಿದೀರಾ? ಹಾ ಅಜಯ್ ಅವ್ರೆ college college ಮಾಡ್ತಿದೀನಿ. ಹೌದಾ, ಏನ್ ಮಾಡ್ತಿದೀರಾ college ಅಂದ್ರೆ PUC ನಾ school ಅಥವಾ?

Lang:Foreign Degree ಯಾವ್ದು ಮಾಡ್ತಾ ಇದೀರಿ. ಓ final year sixth sem ರೀ.

TPC ನೀವ್ ರೀ? ನಾನ್ ಈಗಾ final year ನಾನು ಆದ್ರೆ sixth sem general ಮಾಡ್ತಿದ್ದೆ.

ನಾನೂ MBA ಮಾಡ್ಬೇಕು ಅನ್ಕೊಂಡಿನಿ ಹಂಗೆ ಸಲ್ಪ part time job ಎಲ್ಲಾದ್ರೂ try ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೊ ನಾನೂ ಈಗ್ಲೇ part time start ಮಾಡಿದಿನೀ, network marketing ಅಂತಾ.

ನೋಡಿ ಅದ್ರಲ್ಲಿ ನೀವು ಏನಾದ್ರು ಮಾಡ್ತಿರಾ ಅಂದ್ರೆ work from home ಮನೆಲಿಂದ ಮನೆಯಿಂದ ಮಾಡ್ಬೇಕು ಮಾಡ್ಬೋದು. ಹೌದಾ ಮನೆಲ್ ಕುಂತೇನೆ ಕೆಲ್ಸ ಮಾಡ್ಕೋಬೋದ?

ಹೌದು ಒಳ್ಳೆ ಕೆಲ್ಸ ಅಲ್ವಾ ಕೆಲ್ಸನೂ ಚೆನ್ನಾಗಿ ಇರುತ್ತೆ. ಅದೇ ರೀ ಮುಂದೇ MBA ಏನಾದ್ರೂ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು ಅಲ್ವಾ?

ಅದಕ್ಕೇ ಈಗಿಂದಾನೇ ಸ್ವಲ್ಪ part time ಕೆಲ್ಸ ಮಾಡ್ತಿದೀನಿ.

ನೀವು ಮಾಡ್ರಿ ಚೆನ್ನಾಗಿದೆ next MBA ಏಲ್ಲಿ ಮಾಡ್ತೀರಿ? ನಾವು MBA ಇಲ್ಲೇ ಮಾಡ್ಬೇಕು ಅನ್ಕೊಂಡಿದೀನ್ ರೀ ಹೊಸಪೇಟೆ ಅಲ್ಲಿ ಸಲ್ಪ ನೋಡ್ಬೇಕು ಮನೆಲ್ಲಿ ಬೆಂಗಳೂರು ಮಾಡು ಮೈಸೂರ್ ಮಾಡು ಅಂತ್ ಹೇಳ್ತಿದ್ದಾರೆ. ನಮ್ ಮನೆಯಲ್ಲೂ ಇಲ್ಲೆ ಬಳ್ಳಾರಿ ಅಲ್ಲೆ ಮಾಡು ಅಂತ್ ಹೇಳ್ತಿದ್ದಾರೆ ರೀ. But ನಾನ್ ಇಲ್ಲಿ ಇದ್ರೆ ಏನ್ ಇಲ್ಲ ಇಲ್ಲಿ ಬ್ಯಾರೆ ಊರಿಗ್ ಹೋದ್ರೆ ಸಲ್ಪು ಬೇರೆ ಬೇರೆ ಊರ್ಗಳಿಗ್ ಹೋದ್ರೆ ಚೆನ್ನಾಗಿ ಒಳ್ಳೆ education ಇರುತ್ತೆ,

ಹೌದು ಹೌದು ನೀವ್ ಇವಾಗ present ಮಾಡ್ತಿದಿರಾ ಅಲ್ಲಾ ಯಾವ್ college ಅಲ್ಲಿ ಮಾಡ್ತಿದಿರಾ Ballari ಅಲ್ಲಿ? ರೀ ನಾನೂ ಬಳ್ಳಾರಿ ಅಲ್ಲಿ . college ಹೌದಾ ಹೆಂಗ್ ಇದೇ ಅಲ್ಲಿ? ಚೆನ್ನಾಗಿ ಇದೆ ರೀ education ಎಲ್ಲಾ ಚೆನ್ನಾಗಿ ಇದೆ.

ಒಳ್ಳೆ lectures ಇದಾರೆ.

Last time ಇಲ್ಲಿ BITM college ಅಲ್ಲಿ ಏನೋ ಅದು function ಮಾಡಿದ್ರೂ ಅದ್ರು ಬಗ್ಗೇ ಹೇಳ್ತಿರ ಸ್ವಲ್ಪ? ಹೌದಾ ಅದೇ ರೀ management management fest ಅಂತಿತ್ತು college ಅಲ್ಲಿ yearly ವರ್ಷಕ್ಕೆ One time ಆಗುತ್ತೆ. ಹಾ ಹೌದು ಹೌದು ಇಲ್ಲ BITM ಅಲ್ಲೀ ನನ್ cousin

ನನ್ cousin ಅವ್ರು ಮಾಡ್ತಿದ್ರು degree ಅಲ್ಲಿ.

ನೋಡ್ದ್ರಾಆ college ಕೂಡ ಚೆನ್ನಾಗಿದೆ, ನಮ್ ಬಳ್ಳಾರಿ ನಮ್ Ballari ಅಲ್ಲಿ ಅದೇ ದೊಡ್ಡ college ನಮ್ college ಬಳ್ಳಾರಿಗೆ . ಹ್ಮ್ ನಮ್ cousin ಶಿವು ಅಂತಾ ಇದ್ದಾ.

ಶಿವು ಅವ್ರ್ friends ಸಾಯಿ ಅಂತಾ. ಅಲ್ಲಿನೆ ಹೇಳಿದ್ರು actually ನಾನ್ ಬೆಂಗಳೂರ್ ಗೆ ಅದೇ college ಅಲ್ಲಿ join ಆಗೋಣ degree ಅನ್ಕೊಂಡಿದ್ದೆ

ಹ್ಮ್ but ಆಗ್ಲಿಲ್ಲಾ ಅಲ್ಲಿ ಸಲ್ಪ financial problem ಅವು ಇವು problems ಎಲ್ಲ face ಮಾಡ್ಬೇಕಿತ್ತು. ಹ್ಮ್ ಎಲ್ಲಾರ್ದು ಅದೇ ಅದೇ ಪರಿಸ್ಥಿತಿ ಇದೆ. ಹಾ ನೋಡ್ರಿ next ಒಂದ್ degree ಎಲ್ಲ ಆದ್ಮೇಲೆ next BITM ಅಲ್ಲಿ ಮಾಡ್ತಿರಂದ್ರೆ ಮಾಡಿ MBA ಚೆನ್ನಾಗಿದೆ. M.Com ಚೆನ್ನಾಗಿದೆ. PG ಚೆನ್ನಾಗಿದೆ.

M.Com ಅಲ್ಲಿ ಬೆಂಗ~ ಬಳ್ಳಾರಿಯಲ್ಲಿ ತಪ್ಪಿದ್ರೆ ಬೆಂಗಳೂರಲ್ಲಿ ಮಾಡಣ ಅನ್ಕೊಂಡಿದ್ದೆ.

But ನೋಡ್ಬೇಕು parents ಏನ್ ಅಂತಾರೋ ಏನೋ ಅಪ್ಪ ಅಮ್ಮ. ಕೇಳಿ ನಿಮ್ಗ್ ಓದೋದಕ್ಕೆ ಅಂದ್ರೆ ಮನೆಯಲ್ಲಿ ಏನು ತೊಂದರೆ ಕೊಡಂಗಿಲ್ಲ. ಹೌದು ನೀವು next ಏನು MBA ಆದ್ಮೇಲೆ job ಮಾಡ್ತಿರಾ? ಹಾ MBA ಆದ್ಮೇಲೆ ಬೆಂಗಳೂರಲ್ಲೆ job ಮಾಡ್ತೀನಿ ರೀ. ಹೌದಾ ನಿಮ್ ಊರಲ್ಲೇ ಮಾಡ್ತಿರ ಅಥವಾ ಬೆಂಗಳೂರು ಮೈಸೂರ್ ಹುಬ್ಬಳ್ಳಿ ? ಇಲ್ಲಾ ರೀ ನಾನ್ ಅನ್ಕೊಂಡಿರೋದು ಬೆಂಗಳೂರು ಮೈಸೂರ್ ಧಾರಾವಾಡ . ಹೌದಾ ಮೈಸೂರ್ ಚೆನ್ನಾಗಿದ್ಯಲ್ಲ. ಯಾವ್ ಯಾವ್ college ಜಾಸ್ತಿ ಇದ್ದಾವಲ್ಲಾ.

ಸಲ್ಪ ನೋಡಿ ಕೇಳ್ಕೊಂಡು ಮಾತಾಡ್ಬೇಕು. ಹೌದು ಮೈಸೂರಲ್ಲಿ ಮಾಡಿ ಹಾಗಾದ್ರೆ try ಮಾಡಿ ಚೆನ್ನಾಗಿ ಇರುತ್ತೆ ಮೈಸೂರ್ . ಇಲ್ಲಾ ರಿ ಮೈಸೂರಲ್ಲಿ ಚೆನ್ನಾಗಿದೆ ಒಳ್ಳೆ college ಇದಾವೆ ಒಳ್ಳೆ place . ಹೌದು ಚೆನ್ನಾಗೂ ಇರುತ್ತೆ ಅಲ್ವಾ ಎಲ್ಲ. ಹ್ಮ್ ನೀವು ಏನಾದ್ರೂ ಮಾಡಿ ಬಳ್ಳಾರಿ ಅಲ್ಲಿ ಏನಾದ್ರು ಮಾಡಂಗಿದ್ರೆ. ಅದೆ next ಮಾಡ್ಬೇಕು ಅಂತಾ ಅನ್ಕೊಂಡಿನಿ ಅಲ್ಲಿ M.Com but ಮನೆಯಲ್ಲಿ ಕೇಳ್ಬೇಕು. ಗೊತ್ತಿದ್ದೋರು ಇದ್ದಾರೆ ಬೇಕಾದ್ರೆ ಒಳ್ಳೆ college ಅಲ್ಲಿ ಸೇರ್ಸು ಅಂದ್ರೆ ಸೇರ್ಸ್ತಿನಿ. ಹಾ ಏನಾದ್ರು ನಿಮ್ help ಬೇಕಾದ್ರೆ ಕೇಳ್ತೀನಿ ರೀ. Call ಮಾಡಿ ಯಾವಾಗ್ಲೂ ಇರ್ತಿವಿ ನಿಮ್ಮೊಂದಿಗೆ ಈಗ ಇನ್ನೊಂದ್ ವರ್ಷದಲ್ಲಿ ಒಳ್ಳೆ ಫಲಿತಾಂಶವನ್ನು ತೆಗಿರಿ.

MBA ಗಾಗ್ಲಿ M.Com ಗಾಗ್ಲಿ job ಮಾಡೋಕೆ ಆಗ್ಲಿ ಒಳ್ಳೆ jobs ಅಥವಾ ಏನಾದ್ರೂ ಸಿಗುತ್ತೆ. ಒಂದ್ ಚೂರು ಇಲ್ಲಿ ಸ್ವಲ್ಪ ಒಂದ್ ಚೂರು ಕೆಲ್ಸ ಇದೆ ಅಮ್ಮ ಅಪ್ಪ ಕರೀತಿದಾರೆ ಆಮೇಲೆ ಮಾಡ್ಬೋದಾ bye .

ಲೇ college ಆಗದ್ದಿನಿ ಚಂದ್ರ college ಬಿಟ್ಟಾರ ಒರಗಡೆ ಊಟ ಮಾಡ್ಬೇಕು tiffin ಮಾಡ್ಬೇಕು bro .

ಏನ್ ಇಲ್ಲಾಪಾ phone ಮಾಡಂಗಿಲ್ಲಾ ಏನು ಮನ್ಸಾನೋ busy ಆಗ್ಬಿಟ್ಟಿದಿಯೇನೋ full ಅಂತ ನಾನು. ಏನಿಲ್ಲ ನೀವೇ ಹೇಳ್ಬೇಕಪ್ಪ ನೀವೇ phone ಮಾಡಕಲ್ಲ ಎಲ್ಲಾ ನೀವೇ college ಬಿಟ್ಮೇಲೆನೇ ಬೇರೆ ಆಗ್ಬಿಡುತ್ತೆ ನಿಮ್ದು. Qualification job ಮಾಡ್ತಾನ ಮದ್ವೆ ಗಿದ್ವೆ ಆಗೇತೆನಾ ನಾನ್ ಅಂಗ್ ತಿಳ್ಕೊಂಡಿದ್ದೆ. ಹೇ ಏನಿಲ್ಲಾ ಅಂತವ್ ಬಗ್ಗೇ ಎಲ್ಲ studies first ಆಮೇಲೇ marriage . ಅಪ್ಪಾ ಅಮ್ಮ ಹೆಂಗ್ ಇದ್ದಾರೆ ಚಂದ್ರ ಊರಲ್ಲಿ ಎಲ್ಲರೂ ಆರಂ ಅದಾರ್ ಅಲ್ಲ? ಎಲ್ಲರ್ ಬೇಷ್ ಅದ್ದಾರಾ college ನಾಗಿದ್ದೋರ್ ಯಾರಾದ್ರು phone ಮಾಡಿದ್ರ? College ನ ಯಾರ್ phone ಮಾಡಲ್ಲ ಚಂದ್ರ ಎಲ್ಲ ಮರ್ತ್ ಬಿಟ್ಟರ್ ಚಂದ್ರ ಇವಾಗ ಯಾರ್ ಮಾಡ್ತಾರಾ ನೀನೆ ನೆನ್ಸ್ಕಂಡು ಮಾಡಿ ನೋಡು ಇವಾಗ ಏನ್. ನೀವೇನು ಮಾಡಕ್ಕಾಗಲ್ಲ ನಾವೇನ ಮಾಡಣ ಅಂತ ನಾವ್ .

ಯೆರ್ರಿದು ಇಲ್ಲ ರಂಜಿತ್ ಅದ್ ಆಯ್ತು ಮದ್ವೆ. ರಂಜಿತ್ದ್ ಆಯ್ತಾ ಯಂಗ್ ಅದಾರ್ ಬೇಷ್ ಅದರ ಇಲ್ಲಾ?

Sports ಆಡ್ತ್ಯಲ್ಲ ಚಂದ್ರ ಏನ್ ಆಯ್ತು Cricket ಭಾಳ interest ಇತ್ತು ಮತ್ತೇ ಏನ್ ಮುಂದೆ continue ಮಾಡಿಲ್ಲಾ? Cricket ಸೆಮಿಸಿಗ್ ಬಂದೀವಿ ಇನ್ನ ಅಹ್ next finals ಮೇಲೆ second round ಹೇಳ್ತಾರೆ ಇನ್ನಾ late ಉಂಟು.

ಹೇ ಮಾಡ್ಬೇಕು ಮತ್ತೆ ಎಲ್ಲರ್ life ಯೇನೋ ಒಂದು ಮಾಡ್ಕೋಬೇಕ್ . ಕಮ್ಮಿ ಇದೆ ಚಂದ್ರ sports ನಾಗ ನಮ್ಗೆ ಸಿಗೋ chance ಉ. ಇನ್ನ್ ನಿಮ್ದು ಏನ್ ಕಬ್ಬಡಿ ಏನ್ ಆಯ್ತಪಾ? ನಮ್ದು ಕಬ್ಬಡಿ ಏನ್ ಚಂದ್ರ ಎಲ್ಲಾ golmaal ಮಾಡ್ತಾರೆ ಇಲ್ಲಿ ಏನ್ ಮಾಡ್ಬೇಕೋ ಯಾವ್ದು ಅರ್ಥ ಆಗವಲ್ದು. Coach ಸರಿ ಇಲ್ಲ ಬಿಡು first coach ಸರಿ ಇಲ್ಲಾ.

ಹ್ಮ್ sports ಗೆ value ಇಲ್ಲಾ ಅಂದ್ರೆ ಏನ್ ಮಾಡ್ಬೇಕು? ಎಷ್ಟ್ ಕಷ್ಟ ಬಿದ್ದು ಆಡಿದ್ರೂನು ನಮ್ಮ ಏನ್ players ನೇ ನೋಡೊದಿಲ್ಲ. ನಾವೇ try ಮಾಡ್ಬೇಕು ಅಷ್ಟೇ ನಮ್ try ಮಾಡ್ಬೇಕು. Parents ಎಲ್ಲ hope ಐತೆ practice ಮಾಡು ಅದು ಮಾಡು ಇದ್ ಮಾಡು ಅಂತೆಲ್ಲಾ ಇದ್ ಮಾಡ್ತಾರೆ ಇಲ್ಲಿ ನೋಡಿದ್ರ chance ಎ ಸಿಗಂಗಿಲ್ಲ ಏನು state level ಗೆ select ಗೆ ಹೋದ್ರೆ chance ಸಿಗಂಗಿಲ್ಲ ಇಲ್ chance ಸಿಗಂಗಿಲ್ಲ ಏನ್ ಮಾಡ್ಬೇಕೊ ಅರ್ಥ ಆಗ್ವಲ್ದು. ಇವಾಗೆಲ್ಲಾ commission ಮೇಲೆ ನಡೀತಿದಾವ್ ಎಷ್ಟ್ try ಮಾಡಿದ್ರು ಕೂಡ ಆಕ್ತ ಇಲ್ಲಾ commission commission . ಎಷ್ಟ್ ಎಂಥ ಕೊಟ್ಟಿದ್ಯಾ ಅಂದ್ರೆ qualification ಯೆಲ್ಲಾ ಆಗೇತೆ commission ಮೇಲ್ ಆಡ್ಬೇಕು ಅಂದ್ರೆ ಹ್ಯಾಗ್ ಚಂದ್ರ university ಆಡೀವಿ ಎಲ್ಲ ಆಡೀವಿ. ಅವ್ರು ಇವ್ರ್ನ ಇಟ್ಕೊಂತಾರ ಎಲ್ಲ commission ತಗಂತಾರ ಹೋಗ್ತಾರಾ. ಹ್ಮ್ ನಮ್ job ಪರಿಸ್ಥಿತಿ ನೋಡಿದ್ರೆ ಇಂಗ್ ಐತಿ ನಮ್ಗೆ category ಗೆ job ಸಿಗದಿಲ್ಲ government job ಉ. Try ಮಾಡಣ ಅಂಗೇ try ಮಾಡಣ ಇನ್ನ ಎಷ್ಟ್ ಆಗದಾ ಅಷ್ಟ್ try ಮಾಡದ್ ಕಣಪ್ಪಾ. ಅದೇ hope ಇಟ್ಕೊಂಡೀವಿ ಚಂದ್ರ qualification ಆಯ್ತು ಏನ್ ಮಾಡಬೇಕೋ ಏನ್ ಇಲ್ಲ ಅಂತಾ. ಅದೇ try ಮಾಡಣ. ಮತ್ತೆ ಏನ್ ಹೇಳ್ಬೇಕು ಚಂದ್ರ?

Next ಇದೆ coaching ಹೋಗ್ತೀನಿ cricket ಇಲ್ಲಾ ಅಂದ್ರೆ try ಮಾಡ್ತೀನಿ second round select ಆದ್ರೆ ಇಲ್ಲಾ ಅಂದ್ರೆ dropout ಆಗಿ ಇದು MBA ಮಾಡ್ಬೇಕು . ನಿನ್ ಏನ್ ಮಾಡ್ಬೇಕ್ ಅನ್ಕೊಂಡಿ ? ನಾನ್ಮನೆಯೊಳಗ್ ಪರಿಸ್ಥಿತಿ ನೋಡಿಯಲ್ಲಾ ಚಂದ್ರ ಏನ್ ಮಾಡದೇ ಪರಿಸ್ಥಿತಿಗ್ ತಕ್ಕಂಗ ಯಾವದ್ ಸಿಕ್ತದ್ ಅದು ಮಾಡ್ಬೇಕ್ ಚಂದ್ರ ಇಲ್ಲಾ ನಡೆಕಿಲ್ಲ ಮನೆ ಪರಿಸ್ಥಿತಿ.

ಎಲ್ಲಾ ನೋಡ್ಕೋಬೇಕು ಅಲ್ಲಾ ಚಂದ್ರ ಇವಾಗ್ ಅವ್ರ ಮುದ್ಯಾರ್ ಆಗ್ಯರಾ ಎಲ್ಲ ನಾವ್ ಮತ್ತೇ continue ಮಾಡ್ಬೇಕು ಅಲ್ಲಾ. ಹಾ correct correct ಮತ್ತೆ ಇನ್ ಏನ್ಪಾ? ಯೇನ್ ಇಲ್ಲಾಪ್ಪೋ ಮದ್ವೆ marriage ಒಂದಕ್ ಕರೀರೋ ಆವಾಗ್ ಆವಾಗ phone ಮಾಡ್ರಿ ಮರಿಬೇಡ್ರಿ. ಹೇ ಮರೆಕಿಲ್ಲ friends ಮರಿತಿವ ನಾವು.

ಏನ್ ಇಲ್ಲಾ ನೋಡ್ಪ ಮ್ಯಾಲೆ ಬಿಸಿಲು ವಾಂಚ್ತಿದೆ ನಮ್ಗೆ. ಇಲ್ಲು ಅಷ್ಟ ಚಂದ್ರ ಬಿಸಿಲು full ಐತೆ ಇಲ್ಲಿ ಒರಗ್ ಬರಂಗಿಲ್ಲಾ ಮುಂಜಾಲೆ ಚಳಿ ಈಗ ಬಿಸಿಲು ಮತ್ತೆ ರಾತ್ರಿ ಚಳಿ. ಆಯ್ತು ಇನ್ನ ಒಂದು ವಾರ ಅಂಗೆ ಇರ್ತತೆ ಕಣಪ್ಪ ಬಿಸಿಲು ಇದ್ ಆಮೇಲ್ ಮಳೆ ಎಳ್ಯತ್ತೆ ಒಂದ್ ವಾರ ಬಿಟ್ಟು. ಯೆನ್ ಚಂದ್ರ ಅಪುಟ್ ಒರಗ ಬರದ್ ಆಗದಿಲ್ಲ ಮುಂಜಾಳೆ six o’clock ಗೆ ಬರ್ಬೇಕು college ಗೆ six o’clock ಮತ್ತೆ ಎಲ್ಲಿ ನಡೆಕಿಲ್ಲ. ಮಾಮೂಲ್ ಮತ್ತೆ ಕಷ್ಟ ಪಡ್ಬೇಕು ಅಂದ್ರೆ . ಹ್ಮ್ ಇವ್ರ್ fees ಅದು ಇದು ಅಂತ ತಿರ್ಗಾ ಜ~ torture ಕೊಡ್ತಾರ ಇಲ್ಲಿ ನೋಡಿದ್ರೆ. ಏನ್ ಅಂತ ಐತಿ ನಾವು ಬೇಷ್ ಅವ್ರು ಯೇನಾದ್ರು ಅನ್ಕೊಳ್ಳಿ . ಎಲ್ಲಾ English ಅಲ್ಲಿ explain ಮಾಡ್ತಾರಾ ಕನ್ನಡದಲ್ಲಿ ಕೇಳಿದ್ರೆ ಏನ್ ಹೇಳಂಗಿಲ್ಲ .

ಹಾ ಸಾರಿ ಸಾರಿ ಹೇಳುಪಾ . ಮತ್ತೆ ಏನ್ ಚಂದ್ರ ಮತ್ತೆ job ಮಾಡದಾ ಓದಕ್ಕತ್ತಿನ್ ಅಂದೆ ಅಲ್ಲಾ?

ಹ್ಮ್ ಓದ್ಬೇಕು ಒಳ್ಳೆ campus ಉಡ್ಕ್ಬೇಕು ಬೇಷ್ ಒಲ್ಲೆ college ಹುಡಿಕಿ. ನಾನೂ try ಮಾಡಕ್ಕತ್ತಿನ್ ಚಂದ್ರ police ಗಿಲೀಸ್ಗ್ ಆಕಿ ಏನಾದ್ರು ಮಾಡಣ ಅಂತ್ ಮಾಡಿನಿ ನೋಡಣ. Try ಮಾಡ್ ಆಗಂದ್ರೆ ಆಗ್ಲಿ ಎಲ್ಲಾ .

ಹಾ ಹಾ. ಸರಿ ಸರಿ ಹೇಳ್.

ಮತ್ತೆ ಏನ್ ಹೊಸದಾಗ್ ಇದ್ರೆ ಹೇಳೋದು phone ಮಾಡು . ವಿಶೇಷ ಏನು ನಿಮ್ದು ಏನ್ love ಮಾಡಿಯಾ ಗಿವ್ ಮಾಡಿ.

ಏನ್ love ಗಿವ್ ಮಾಡಿಯಾ college ನಾಗ ಅಂತಾ. ಹೆಣ್ಣುಮಕ್ಲ್ ತಂಟೆಗೆ ಹೊಯ್ದೋರ್ ಉದ್ದಾರಾ ಇದ್ದಿದ್ದು ಹೇಳ್ತೈತಿ ನಾನ್ friend ಗೆ ಹೇಳಿ ಹೇಳಿ ಸಾಕಾಯ್ತು ಅವ್ನು ಅಂಗೆ ಮಾಡಿದಾ ಅವ್ನು ಈವಾಗ ಹುಚ್ಚ ಆದಂಗ್ ಆಗ್ಬಿಟ್ಟಿದ್ದಾನೆ ಅವ್ನ್ ಏನ್ ಮಾತಾಡ್ತಾನೋ ಅವ್ನಿಗೆ ಗೊತ್ತಿಲ್ಲ.

ಇನ್ನೆನ್ನಪ್ಪಾ ಏನಿಲ್ಲ ಇನ್ ನೀನೇ ಹೇಳ್ಬೇಕಪ್ಪ ನಂದೇನಿಲ್ಲ ದೊಡ್ Bengaluru ಗಿಂಗ್ಳುರ್ ಸೇರಿದಿರಿ ಈಗ college ಗಿಲೇಜ್, ಮತ್ತೇನಪ್ಪಾ ಆರಂ ಅಲ್ಲಾ?

ಏನ್‌ ಗೋತ್ರೀ, ನಮ್ಮ ಮನ್ಯಾಗ ಒಂದ ಪದ್ದತಿ ಐತಿ, ಆ ಶ್ರಾವಣಮಾಸಕ್~ ಶ್ರಾವಣಮಾಸದಾಗ ಎರಡನೇ ಶನಿವಾರ ವರಲಕ್ಷ್ಮೀ ಹಬ್ಬಾ ಅಂತ ಬರತೇತಿ, ನಾವೆಲ್ಲಾ ಅದನ್ನ ಭಾಳ ಛಂದ ಮಾಡ್ತೇವಿ.

ಅದ ಭಾಳ‌ ನನಗ ಇಷ್ಟ ಆಗೋ ಹಬ್ಬಾ ಅಂದ್ರ ವರಮಹಾಲಕ್ಷ್ಮೀ ಹಬ್ಬಾನ, ನಾ ಅದನ್ನ ಹೆಂಗ್‌ ಮಾಡ್ತೇನಿ ಅಂದ್ರ, ಮದಲ ಈಡೀ ಮನಿಯಲ್ಲಾ ಸ್ವಚ್ಛ ಮಾಡಿ, ಶುದ್ಧ ಮಾಡಕೋತೀನಿ, ಶುದ್ಧಿ ಇರೊಕಡೆ ಮಹಾಲಕ್ಷ್ಮೀ ಬಲಗಾಲ ಇಟ್ಟ ಒಳಗ ಬತಾ೯ಳಂತ ಒಂದ ನಂಬಿಕೆ ಐತಿ ನಮ್ಮ ಕಡೆ ಎಲ್ಲಾ. ಅದ ಹೆಂಗ್ ಪೂಜಾ ಮಾಡುದು ಹೆಂಗ ಅಂತ ಅಂದ್ರ, ನಾವ್‌ ಹಿಂದಿನ ದಿನಾನ market ಗೆ ಹೋಗಿ ಹೂವ, ಹಣ್ಣ, ತೆಂಗಿನಕಾಯಿ, ವಿಳ್ಯದೆಲೆ, ಅರಷಣ, ಕುಂಕುಮ, ಕಪೂ೯ರ, ಮಾವಿನಎಲೆ, ಪೂಜಾ ಸಾಮಾನ. ದೇವಿಗ ಶೃಂಗಾರ ಮಾಡಾಕ ಬೇಕಾಗುವ ಸಾಮಾನುಗುಳೆಲ್ಲಾ, ಆಮೇಲೆ ಉಡಿ ಸಾಮಾನ, blouse piece ಎಲ್ಲಾ ತಗೊಂಡ ಬಂದಿತೇ೯ನಿ ಹಿಂದಿನ್ ದಿನಾನ ಹೋಗಿ. ಅದಾದ ಮೇಲೆ ಆ ಹಿಂದಿನ ದಿನಾ ರಾ ಸಂಜಿಕನ ಮಂಟಪ ದೇವಿಗೆ ಕುಂದ್ರಸೋದು ಮಂಟಪ ಎಲ್ಲಾ ready ಮಾಡ್ಕೊಂಡಿರತೇನಿ, ready ಮಾಡ್ಕೊಂಡ, ಆಮೇಲೆ ದೇವಿಗೆ ಅಷ್ಟು ಸೀರಿ, ಬಳಿ, ಉಡಿಪಾಕಿಟ್ಟ. ಅವೂ ಎಲ್ಲಾ ತಗೊಂಡ ಬಂದಿರತೇನಿ, ಅವತ್ತ ಬೆಳಿಗ್ಗೆ ಎದ್ದ ತಕ್ಷಣ ಜಲ್ದಿ ಎದ್ದ ಅಂದ್ರ ಬ್ರಾಹ್ಮಿ ಮುಹೂತ೯ ಅಂತಾರ ಆ ಬ್ರಾಹ್ಮಿ ಮುಹೂತ೯ದಾಗ್‌ ಎದ್ದ, ಸ್ನಾನ ಮಾಡಿ ಮಡಿ ಉಟ್ಕೊಂಡ, ಆ ರಂಗೋಲಿ ಹಾಕಿ. ದೇವಿ ಮಂಟಪಾ ಮ್ಯಾಲೆ ಕಮಲದ್‌ ರಂಗೋಲಿ ಹಾಕಿ ಅದ್ರ ಮ್ಯಾಲ ಸ್ವಲ್ಪ ಅಕ್ಕಿ ಇಟ್ಟ, ದೇವಿ ಕಳಶಾ ಕುಂದರಸ್ತೇನಿ, ಕುಂಡರಸಿ ಆಮೇಲೆ ಒಂದ. ಆ ದೇವಿದ ಮಂಟಪದ ಬಾಜು ಅಕ್ಕಡೆ, ಇಕ್ಕಡೆ ಎರಡ ದೀಪಾ ಹಚ್ಚತೇನಿ, ದೀಪಾ ಹಚ್ಚಿ ದೀಪಕ್ಕ ಅರಷಣ, ಕುಂಕುಮ.